ಇದು ಒಂದು ಬಸ್ ಸ್ಟ್ಯಾಂಡ್ ಹಾಗೆ ಕಂಡುಬರುತ್ತಿದೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡುಬರುತ್ತೇವೆ .

ಮತ್ತೆ ಇಲ್ಲಿ ಚರ್ಚಿನ ಮೇಲೆ ಪ್ಲಸ್ ಚಿಹ್ನೆಯನ್ನು ಹಾಕಿದ್ದಾರೆ ಅದು ನನಗೆ ಬಹಳ ಸುಂದರವಾಗಿ ಕಾಣುತ್ತಿ --

ಫ್ಯಾಮಲಿ ಸಂಗಡ ನಿಂತಿದ್ದಾರೆ ಅವರು ಸೆಲ್ಫಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಡ್ಯಾಮ್ ನಲ್ಲಿಂದ ನೀರುಗಳು ಈಜು --

ಎಲ್ಲವನ್ನು ಚೆಲ್ಲಿದ್ದಾರೆ ಮತ್ತು ನಿಂತಿದ್ದನೆ ಮತ್ತು ಆ ಬ್ಯಾಂಕ ಮುಚ್ಚಿಬಿಟ್ಟಿದ್ದಾರೆ .

ಇಲ್ಲಿ ಒಂದು ಬ್ಯಾಂಕ್ ಮುಚ್ಚಿದೆ ಮತ್ತು ಅದರ ಮಧ್ಯೆ ಬೈಕ್ ಗಳು ನಿಂತಿವೆ ಅಲ್ಲಿ ಕೆಟ್ಟದಾಗಿ --

ಮತ್ತು ಬೀಚ್ ಸಹಿತ ಇದೆ ಅಲ್ಲಿ ವ್ಯಕ್ತಿಗಳು ಸಹಿತ ನಿಂತಿದ್ದಾರೆ ಮತ್ತು ಮರಗಳು ಸಹಿತ ಬಕ್ಕುಲ್ ಇದೆ ಗಿಡಗಳಲ್ಲಿ ತೆಂಗು ಇವೆ.

ಮತ್ತು ಅವರು ಕೈಯಲ್ಲಿ ಪುಸ್ತಕ ಹಿಡಿದು ನಿಂತಿದ್ದಾರೆ ಮತ್ತು ಅಲ್ಲಿ ಕ್ಯಾಂಡಲ್ ಅನ್ನು ಸಹಿತ ಹಚ್ಚಿ ಇಟ್ಟಿದ್ದಾರೆ ಮತ್ತು ಟೇಬಲ್ ಅನ್ನು ಸಹಿತ ಇಟ್ಟಿದ್ದಾರೆ .